ಈ ಚಿತ್ರದಲ್ಲಿ ರೊಡ ನ್ನ ಕಟ್ಟತಾ ಇದ್ದಾರೆ ಮತ್ತೆ ನಾವು ನೋಡಬಹುದು ಅದರಲ್ಲಿ ಮಣ್ಣು ಮತ್ತೆ ಕಲ್ಲುಗಳನ್ನು ಹಾಕಿ ಮಿಕ್ಸ್ ಮಾಡಿ --

ಮೀನ್ ತೂಕಾ ಹಾಕೋದಿದೆ. ಒಂದ್ ಬಕೀಟ್ ಇದೆ. ಒಂದ್ ಬಾಟೆಲ್ ಇದೆ. ಮತ್ತೆ ನಾಲ್ಕ ಜನ ಕೂತ್ಕೊಂಡ ಇದ್ದಾರೆ.

ಈ ಚಿತ್ರದಲ್ಲಿ ದೊಡ್ಡದಾಗಿ ಒಂದು ಬಂಡೆ ಇದೆ ಮತ್ತೆ ನಾಲ್ಕು ಜನ ಕೂಡಿಕೊಂಡಿದ್ದಾರೆ ಮತ್ತೆ ಇನ್ನೊಂದು ಅಂಟಿ ಯಲ್ಲಿ ಬಗಕೊಂಡು ನಿಂತ್ಕೊಂಡಿದ್ದಾರೆ ಮತ್ತ ನಾವ ನೋಡಬಹುದು ಸುತ್ತಮುತ್ತ ಗಿಡಗಳಿಗೆ ಮರಗಳು ಕೂಡ ಇದೆ ಬಂಡೆಗಳು ತುಂಬಾ ದೊಡ್ಡ ದೊಡ್ಡ ಆದ ಬಂಡೆಗಳಿವೆ.

ಈ ಚಿತ್ರದಲ್ಲಿ ಒಂದು ಚರ್ಚ್ ಇದೆ ನೋಡು ಮೂರು ಜನ ಕೂತ್ಕೊಂಡು ಇದ್ದಾರೆ. ಈ ನಾಲ್ಕು ಜನ ನಿಂತುಕೊಂಡಿದ್ದಾರೆ. ಅವರ ಕತ್ತಿಗೆ ಆಹಾರವನ್ನು ಕೂಡ ಹಾಕಿದ್ದಾರೆ.

ತನ್ನ ಕೈಯಲ್ಲಿ ಒಂದು ಫೋನ್ ಎಲ್ಲ ಹಿಡ್ಕೊಂಡಿದಾರೆ ಮತ್ತೆ ಸುತ್ತ ಗಿಡಗಳು ಕೂಡಾ ಇದೆ.

ಈ ಚಿತ್ರದಲ್ಲಿ ನಾವ ನೋಡಬಹುದು ಅಹ್ ನದಿ ಇದೆ ಮತ್ತೆ ಸುತ್ತಮುತ್ತಲೂ ಕೂಡ ಮನೆಗಳಿದೆ ಗಿಡಗಳ ಇದೆ ಮತ್ತೆ ಅದರ ಮುಂದಗಡೆ ಸೇತ್ವೆ ಇದೆ ನಡೆದುಕೊಂಡು ಹೋಗುವುದಕ್ಕೆ ಮತ್ತೆ ಒಂದು ಸೈಕಲ್ ಮೇಲೆ ಒಂದು ಹುಡುಗ ಕೂಡ ನಿಂತುಕೊಂಡಿದ್ದಾನೆ.

ಈ ಚಿತ್ರದಲ್ಲಿ ನೋಡಬಹುದು. ಬುದ್ಧ ಬುದ್ಧ ಶಾಂತಿ ತನ್ನ ಕೈಗಳನ್ನು ಇಟ್ಟುಕೊಂಡ ತಪಸ್ ಮಾಡ್ತಾರೋ ಬುದ್ಧ ಒಂದು ಸ್ಟ್ಯಾಚು ಇದ್ರೆ ಪ್ರತಿಮೆ.

ಅದ್ಭುತವಾಗಿ ಬೆಳೆದಿದೆ ಅಂತ ಮತ್ತೆ ಒಂದು ಆಂಟಿ ಇಲ್ಲಿ ನಿಂತ್ಕೊಂಡು ನೀರನ್ನು ಹಾಕ್ತಿದ್ದಾರೆ ಎಲೆಗಳಿಗೆ ನಾವು ನೋಡಬಹುದು ಎಷ್ಟು ಅದ್ಭುತವಾಗಿ ಬೆಳೆದಿದೆ.

ಈ ಚಿತ್ರದಲ್ಲಿ ಒಂದು ನಾವು ಸಲೂನ್ ಶಾಪ ಅಂತಾನೆ ಹೇಳಬಹುದು ನಾವು ನೋಡಬಹುದು ಇಲ್ಲಿ ಒಬ್ರು ಚೇರ್ ಮೇಲೆ ಕುತ್ಕೊಂಡಿದ್ದಾರೆ ಇನ್ನೊಬ್ಬರು ತನ್ನ ಫೋನ್ ಇಂದ ಫೋಟೋ ತೆಗಿತಾ ಇದ್ದಾರೆ.

ಮತ್ತ ಇಲ್ಲಿ ಅಂಕಲ್ ಆಂಟಿ ನಿಂತು ಕೊಂಡು ಫೋಟೋವನ್ನು ತಗೊಂಡಿದ್ದಾರೆ ಮತ್ತೇ ಒಳಗಡೆ ಕೂಡ ಜನನಿಕೊಂಡಿದ್ದಾರೆ.